ಅದೇ ಗಿಡಗಳಿವೆ ಗಾರ್ಡನ್ ಗಳಿದೆ ಮ--

ಮತ್ತು ಬ್ಲೂ ಕಲರ್ ನಿಂದ ಹ್ಮ್ಮ್ ಪೇಂಟಿಂಗ್ ಮಾಡಿದ್ದಾರೆ ಛಿಡಿಗಳಿವೆ ಹೋಗುವುದಕ್ಕೆ.

ಒನ್ ಬ್ಯೂಟಿ ಪಾರ್ಲರ್ ಅದ ಅದ್ರಾಗು ನಾಕ್ ಹೇರ್ ಸ್ಟೈಲ್ ಇದ್ದಿಂದ ಫೋಟೋ ಅದ.

ಫ್ಲವರ್ ಬ್ಲಾಟ್ ಅದಾ ಫೋನ್ ಪೇ ದಾದಾ ಮತ್ತು ಹ ಬ್ಯೂಟಿ ಪಾರ್ಲರ್ ಆರ್ಡರ್ ಮಾಡಿದ್ದು ಇದ. ಅವ.

ಮತ್ತು ಫ್ರಿಡ್ಜ್ ಕೂಡ ಇದೆ ಅದರ ಒಳಗೆ ಕುಡಿಯುವ ಎಲ್ಲಾ ತರಹದ ಜ್ಯೂಸ್ ಗಳಿವೆ.

ಈ ಎಲ್ಲಾ ತರಹದ ಆಟಗಳಿವೆ ಮ--

ಮತ್ತು ಮರದ ಬುಡವನ್ನು ಬಾಳು ಇವೆ.

ಹೂವಿನಿಂದ ಡೆಕೋರೇಷನ್ ಮಾಡಿದ್ದಾರೆ ನಾಲ್ಕು ಕಂಬಗಳಿಗೆ ಬಲೂನ್ ನಿಂದ ಡೆಕೋರೇಷನ್ ಮಾಡಿದ್ದಾರೆ.

ಅದರ ಮುಂದುಗಡೆ ಎರಡು ಸ್ಕೂಲ್ ವ್ಯಾನ್ ಗಳು ನಿಂತಿದ್ದಾವೆ.

ಒಂದು ಸ್ಕೂಲ್ ಇದೆ ಅಲ್ಲಿ ಬಹಳಷ್ಟು ವ್ಯಾನ್ಗಳಿವೆ ಕಾರಿವೆ ಆ ಸ್ಕೂಲಿನ ಮೇಲೆ ಒಂದು ಟ್ಯಾಂಕ್ ಇದೆ.

ಒಂದು ಸ್ಕೂಲ್ ಇದೆ ಆ ಸ್ಕೂಲಿನಲ್ಲಿ ನಾಲ್ಕು ಸ್ಕೂಲ್ ವ್ಯಾನ್ ಗಳಿವೆ ಮ --

ಹಾಗೆ ಮುಂದುಗಡೆ ಒಂದು ಹೀರೋ ಹೋಂಡಾ ಇದೆ ಹಾಗೆ ಒಳಗೆ ಹೋಗಲು ಒಂದು ಬಾಗಿಲು ಇದೆ.

ಒಂದು ಹಳ್ಳಿಯ ಹೊಲವಿದೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿವೆ.

ಎರಡು ಕೊಣೆಗಳಿವೆ ಬಹಳಷ್ಟು ಚೀಲಗಳಿವೆ ಒ--

ಮೇಲ್ಗಡೆ ಹೋಗಲಿಕ್ಕೆ ಚಡಿಗಳಿವೆ ತಗಡ ಪಾರ್ಟಿಶನ್ ಇದೆ.